ನಿಲ್ಸಿದ್ದಾರೆ ಇಲ್ಲಿ ಒಂದು ಬೈಕು ನಿಲ್ ನಿಲ್ಸಿದೆ ದೂರದಿಂದ ಒಂದು ಮರ ಕಾಣಿಸ್ತಾ ಇದೆ ಎಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಮನೆಗಳು ಇದೆ.

ಹುಷಾರ್ ಇಲ್ದಿದ್ದವರು ಅಲ್ಲಿ ಎಲ್ಲರೂ ನಡ್ಕೊಂಡು ಬರ್ತಾ ಇದ್ರೆ ಸುಸ್ತ ಆದರೆ ಅಲ್ಲಿ ಕುತ್ಕೊಂಡು ಸ್ವಲ್ಪಹೊತ್ತು ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಲೀ ಅನ್ನೋಕೋಸ್ಕರ.

ಒದ್ಲಿಲ್ಲ ಏನಿಲ್ಲ ನೋಡ್ಕೊಂಡ್ ಬಂದ್ವಿ ಅಷ್ಟೇ ಒಳಗಡೆ ಹೋಗಿ ನಮ ಫ್ರೆಂಡ್ ಮುಸ್ಲಿಂ ಇದ್ದ ಅಲ ಹಾಗಾಗಿ ನಾವ್ ಜೊತೆಗ್ ಹೋದ್ವಿ.

ನೀಲಿ ಬಣ್ಣದಾಗಿದೆ ಒಂದು ಕಾರು ಕೂಡ ನಿಂತಿದೆ ಇಲ್ಲಿ ಒಬ್ಬ ಪುರುಷನ ನೀರಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾನೆ ಇಲ್ಲಿ ಒಂದು ಕಂಬ ಕೂಡ ಇದೆ.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

ಬಂದ್ಮೇಲೆ ಅವರೊಂದಿಷ್ಟು ಕೂತ್ಕೊಂಡು ಬಾಲ್ಕನಿ ಹತ್ರ ಇನ್ಡ್ಸ್ವಪ್ಲ ರ ರ ರೆಸ್ಟ್ ತಗೋಬೇಕು ಅಂತೀರ್ತರ.

ಇದು ಇದರಲ್ಲಿ ಪಾರ್ಕಿಂಗ್ ಆಗಿದೆ ಇದರಲ್ಲಿ ಸುಮಾರು ಕಾರುಗಳು ನಿಂತಿದ್ದಾರೆ ಹಿಂದೆ ಮುಂದೆ ಎಲ್ಲಾ ಕಾರುಗಳು ಇದೆ.

ಸ್ಕೂಲಲ್ಲಿ ಇದ್ದಾಗ ಇದೇ ತರ ಎಲ್ಲ ಮಾಡುತ್ತಿದ್ವಿ ಇದೇ ತರ ರಂಗೋಲಿ ಎಲ್ಲ ಆಟಗಳು ಸ್ಪರ್ಧೆ ಇಡ್ತಾ ಇದ್ದರ ರಂಗೋಲಿ ಆಟ--

ನೋಟ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯ ಫೋನ್ ಯೂಸ್ ಮಾಡಕೂಡುವುದು

ಹೋಗತೀವಿ ಹೋಗತೀವಿ ಸಂತೆ ಮಾಡೋದಕ್ಕೆ ಹೋಗತೀವಿ ಮತ್ತೆ ಮಾರಾಟ ಮಾಡು ಅಂದ್ರೆ ಮಾರಾಟ ಮಾಡೋಕು ಹೋಗತೀವಿ-

ಮತ್ತು ಇದನ್ನೆಲ್ಲ ಇದು ಮಾಡಬೇಕು ಇಂಥವೆಲ್ಲ ಬಾಳ ಬರಬೇಕು ಮಷಿನೇರಿ ಇನ್ನಷ್ಟು ಚನಾಗಿರೋದು.

ನಾವು ನೋಡ್ತಿವಿ ನೋಡಿ ಇಷ್ಟೇ ಇದ್ ಮಾಡ್ತೀವಿ ಬಿಟ್ರೆ ನಾವು ಅಂತೂ ಯಾವದೇ ಕಾರ್ ತಗಂಡಿಲ್ಲ--

ಮುಂದೆ ಈ ತರ ಈ ಬಂಡಿಗಳು ಹಾಕ್ಬೇಕು ಚೆನ್ನಾಗಿ ಕಾಣತ್ತ ಎಲ್ಲ ಇಷ್ಟು ಬಂಡಿ ಮತ್ತೆ ಸುತ್ತಮುತ್ತ ಗಾರ್ಡನ್ ಇದ್ರೆ ತುಂಬಾ ಚೆನ್ನಾಗಿರುತ್ತದೆ.

ನಾವು ಹೋಗಿ ಇಲ್ಲಿ ಬರುತ್ತಿವಿ ಆ ಚಿಕ್ಕದು ನೋಡೋಕೆ ಅಂದ್ರೆ ಬಹಳ ಜನ ಹೋಗ್ತಾರೆ ಇಲ್ ಎಲ್ಲಾ ನಮ್ಮೂರಲ್ಲಿ ಬಹಳ ದೇವಸ್ಥಾನ ಇರದ್ರಿಂದ-

ಕರ್ನಾಟಕ ರಸ್ತೆ ಸಾರಿಗೆ ನಿ ಗಮ ಈ ಕಡೆ ಇಂದ್ ಕೆ.ಯಸ್.ಆರ್.ಟಿ.ಸಿ ಬಸ್ --